ಇದು ನಿಂತಿರುವ ನೀರಿನ ಹಾಗೆ ಕಾಣಿಸುತ್ತಿದೆ ಸುತ್ತಮುತ್ತ ಬೆಟ್ಟಗುಡ್ಡಗಳಿವೆ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಪಾಟ್ನಾದ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಆಂಡ್ ಫ್ಯಾಮಿಲಿ ವೆಲ್ ಫೇರ್ .

ಆಸ್ಪತ್ರೆಯು ತೆರೆದಿರುವುದನ್ನು ಸಹ ನಾವು ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಬಹು ಅಂತಸ್ತಿನ ಕಟ್ಟಡವಾಗಿದ್ದು.

ಇದು ಒಂದು ಚರ್ಚ್ ಆಗಿದ್ದು ಈ ಚರ್ಚಿನ ಮೇಲಬಾಗ ಒಂದು ಯೇಸುಕ್ರಿಸ್ತನ ಪ್ರತಿಮೆಯನ್ನು ನೋಡಬಹುದಾಗಿದೆ.

ಇಲ್ಲಿ ಮರದಿಂದ ಮಾಡಿದಂತಹ ಕಲಾ ಕುಶಲ ವಸ್ತುಗಳು ದೊರೆಯುತ್ತದೆ ಅದು ಗಂಧದಿಂದ--

ಇದು ಒಂದು ಗುಡ್ಡ ಗಾಡು ಪ್ರದೇಶ ಇಲ್ಲಿ ಒಂದು ದೊಡ್ಡ ದೊಡ್ಡ ಬಂಡೆಗಳಿರುವುದನ್ನು ನಾವು ನೋಡಬಹುದು.

ಹಾಗು ಸುತ್ತ ಮುತ್ತಲು ಗಿಡ ಮರ ಗಳಿರುವುದನ್ನು ನಾವು ನೋಡಬಹುದಾಗಿದೆ.

ಮುಂದುಗಡೆ ನಾವು ಸೋಫಾ ಗಳನ್ನೂ ಜೋಡಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ.

ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅವರು ಆಚೆ ಕುಳಿತಿರುವುದನ್ನು ಗಮನಿಸಬಹುದಾಗಿದೆ ಹಾಗು ಬ್ಯಾಂಕ್ ನ ಮುಂದೆ --

ಈ ಚಿತ್ರದಲ್ಲಿ ನಾವು ಒಂದು ಬೆಡ್ ನ ಮೇಲೆ ಸ್ಕೆಲಿಟನ್ ಅಂದರೆ ಅಸ್ತಿ ಪಂಜರವನ್ನು ನಾವು ನೋಡಬಹುದಾಗಿದೆ.

ಬ್ಯಾಂಕ್ ತೆರೆದಿದ್ದು ಹಾಗು ಒಬ್ಬ ವ್ಯಕ್ತಿ ಮೊಬೈಲ್ ಅಲ್ಲಿ ಮಾತನಾಡುತ್ತಿರುವುದು ನಾವು ಗಮನಿಸಬಹುದಾಗಿದೆ.